ಫ್ಯಾನ್ ಗಾಳಿ ನಿಂತತಿ ಪೆಟ್ರೋಲ್ ನ ಕೆಳಗಡೆ ಹಾಕ್ತಿದ್ದಾರೆ ಅನ್ಸುತ್ತೆ ಬಾವಿ --

ಬೇರೆ ಬೇರೆ ಕಡೆ ಧೂಳ್ ಎಲ್ಲ ಬರಾಕ್ ಹತ್ತಾಯಿತಿ.

ಗಾಡಿ ಬ್ಲೂ ಕಲರ್ ಭಾರತ್ ಪೆಟ್ರೋಲಿಂ ಅಂತ ಬರದೈತೆ ಅದ್ರಲ್ಲಿ.

ಹಿಂದುಗಡೆ ಕೂಡ ತುಂಬಾ ಚೆನ್ನಾಗಿ ರೆಡಿ ಮಾಡಿದಾರೆ ಲೈಕ್ ಹೂವನ್ನೆಲ್ಲ ಹಾಕೆಬಿಟ್ಟು --

ಇದು ಪಿಕ್ಚರ್ ತುಂಬಾ ಚೆನ್ನಾಗಿದೆ ಒಂದು ಸಣ್ಣ ತೊರೆ ತೊರೆ ನೀರ್ ಬೀಳ್ತಾ ಇರೋದು-

ಅಡ್ಡ ಹೋಗಿರೋ ಗಿಡ ನಾನು ಕೂಡ ಈ ರೀತಿ ತುಂಬಾ ಪ್ಲೇಸ್ ಅನ್ನು ನೋಡಿದೀನಿ.

ಕೊಪ್ಪಲ್ ಬಸ್ ಸ್ಟಾಂಡ್ ಅಯ್ತ್ನಿ ಅಲ್ಲಿ ಎಸ್ ಯು ಮ್ ಸ್ ಬಸ್ ನಿಂತೈತಿ ನಾನು ಇದ್ರಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಮತ್ತೆ --

ಆ ಬಸ್ ಅಲ್ಲೊಂದ್ ಬರ್ತಾ ಇದೆ ಯಾವ್ದೋ ಬಸ್ ಕೂಡ--

ಅಲ್ಲಿ ಎಲೆಕ್ಟ್ರಿಕ್ ಕಂಬ. ಬಸ್ ಸ್ಟಾಂಡ್ ಅಹ್ ಆಟೋ ಎರಡು ಆಟೋ ನಿಂತಿದೆ ಅಲ್ಲಿ.

ಈ ಜಿಮ್ ಫೋಟೋ ಅಲ್ಲೆಲ್ಲ ತುಂಬಾ ಬೇರೆ ಬೇರೆ ತರ ಇನ್ಸ್ಟ್ರುಮೆಂಟ್ ಇಟ್ಟಿದ್ದಾರೆ ಅಲ್ ಯಾರೋ ದೂರದಲ್ಲಿ ಒಬ್ರು --

ಫೋಟೋ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲೊಂದು ಬ್ರಿಜ್ ಕಾಣಿಸ್ತಿದೆ ಒಂದ್ ಸಣ್ಣ ಡ್ಯಾಮ್ ತರ ಕಾಣಿಸ್ತಿದೆ ಅದು--

ಆ ಬ್ರಿಜ್ ಮೇಲೆ ಒಂತಾರ ಹೊಗ್ ಬೇಕುಅಂತ ಆಸೆ ಇತ್ತು ನನಗೆ ಮೇಲೆ ಆ ಮೋಡಗಳೆಲ್ಲ ತುಂಬಾ ಚೆನ್ನಾಗಿ ಕನ್ಸ್ಥಿದೆ .

ಟವರ್ ಒಟ್ಟಿನಲ್ಲಿ ಒಳ್ಳೆ ವೆದರ್ ಇದೆ ಅನ್ಸುತ್ತೆ ನನಗೆ --

ಇಲ್ಲಿ ಚಂಡು ಹೂ ಹಾಕಿದಾರ ಹಳದಿ ಕಲರ್ ಇಲ್ಲಿ ದೀಪಾವಳಿ ಮತ್ತೆ ದಸರಾ ಹಬ್ಬದಲ್ಲಿ ಚಂಡು ಹೂವನ್ನ ನಾವು ತುಂಬಾ ಯೂಸ್ ಮಾಡ್ತೀವಿ .

ಅಲಂಕಾರಕ್ಕೆ ಅಂತ ತುಂಬಾ ಬಳಸ್ತಾರೆ ಇದನ್ನ ಒಂತರ ಅದು ತುಂಬಾ ಸುವಾಸನೆಯಿಂದ ಇರತೈತಿ ಪರವಾಗಿಲ್ಲ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸತೈತಿ.

ವೇಸ್ಟ್ಏಜ್ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ ಅವರು ಎಲ್ಲ ಮಚ್ ತಂದು ಕೊಚ್ಚಿ ಕೊಚ್ಚಿ ಕೊಡ್ತಿದ್ದಾರೆ ನನಗು ಫಿಶ್ ನೋನ್ ವೆಜ್ ಅಂದ್ರೆ ತುಂಬಾ ಇಷ್ಟ.

ಬುಕ್ ಸ್ಟಾಲ್ ಇದು ಫುಲ್ ಬುಕ್ಸ್ ಪೆನ್ ಎಲ್ಲ ಒಂದು ಕಡೆಯಿಂದ ಜೋಡಿಸಿಕೊಂಡು ಬಂದಿದ್ದಾರೆ.

ಆ ಪೆನ್ ಎಲ್ಲ ಡ್ರಾಯಿಂಗ್ ಶೀಟ್ಸ್ ಎಲ್ಲ ಇದಾವೆ ಅಲ್ಲಿ ಕಾಣಿಸ್ತಿದೆ ಬುಕ್ಸ್ ಎಲ್ಲ ಒಂದು ಕಡೆಯಿಂದ ತುಂಬಾ ಚೆನ್ನಾಗಿ ಜೋಡಿಸಿದ್ದಾರೆ.

ಬಟ್ಟೆ ನಾನಂತು ಎರಡು ಜೊತೆ ತಗೊಂಡೆ ಈ ದೀಪಾವಳಿಗೆ --

ಬೇರೆ ಬೇರೆ ಕಲರ್ ಬಟ್ಟೆ ಎಲ್ಲ ಹೊಸ ಹೊಸ ಡಿಸೈನಿಂಗ್ ಲ್ಲಿ ಮಾಡಿದ್ದಾರೆ ಅನ್ಸುತ್ತೆ ಇದು.

ಆಪಲ್ ಮತ್ತು ವಾಟರ್ ಮೆಲನ್ ಅಂದ್ರೂನು ತುಂಬಾ ಇಷ್ಟ.

ಅಲ್ಲಿ ದೂರದಲ್ಲಿ ನೋಡಿದರೆ ಬೆಕ್ಕಿನ ಕರ್ಮಠ ಕಾಣತೈತಿ.

ಆ ವನ್ಸ್ ಇದರಲ್ಲಿಟ್ಟಿದ್ದಾರೆ ಒಂದು ಕಂಬದ ಮೇಲೆ ನಿಂತಿದಾವು ನೋಡಕ್ ತುಂಬ ಚೆನ್ನಾಗಿದೆ ಇವು.

ಹಾಸ್ಟ್ಲು ಅನ್ನೋ ಹಾಸ್ಟೆಲ್ ಅನಿಸುತ್ತೆ ಇದು.

ವೇಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಬೇರೆ ಮದು ವಧುವರರಿಗೆ ನಾವು ಹೋಗ್ಬೇಕಾಗಿತ್ತು ಈ ಮದುವೆಗೆ ಅನಿಸುತ್ತೆ.